ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ನಾವು ಈ ಚಿತ್ರದಲ್ಲಿ ನೋಡುತ್ತೇವೆ.

ಮತ್ತು ಆ ಕಬ್ಬಿಣದ ವಸ್ತುಗಳನ್ನು ನಾವು ಈ ಚಿತ್ರದಲ್ಲಿ ಕಾಣಲಾಗುವುದು.

ಮತ್ತು ಅದಕ್ಕೆ ಬಾಗಿಲು ಮತ್ತು ಕಿಟಕಿಗಳನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಇಲ್ಲಿ ಹಲವಾರು ವಸ್ತುಗಳನ್ನು ನಾನು ನೋಡಬಹುದು.

ಹಾಗೂ ಅದರ ಹಿಂದೆ ಒಂದು ಕಾರನ್ನು ನಾವು ನೋಡಬಹುದಾಗಿದೆ.

ಇಲ್ಲಿ ಒಂದು ಯಂತ್ರ ಮತ್ತು ಇನ್ನಿತರ ಹಲವಾರು ಯಂತ್ರಗಳನ್ನು ನಾವು ಕಾಣಬಹುದು.

ಹಾಗು ಅವನ ಬಟ್ಟೆಯು ಬಿಳಿ ಬಣ್ಣ ಮತ್ತು ನೀಲಿ ಬಣ್ಣವನ್ನು ಹೊಂದಿದೆ.

ಹಾಗು ಹದರ ಹಿಂದೆ ಮೂರ್ ಹಪ್ತರ ಬಿಲ್ಡಿಂಗ್ ಅನ್ನು ಕಾಣಬಹುದು.

ಹಾಗೂ ಈ ಬಿಲ್ಡಿಂಗ್ ನಲ್ಲಿ ಹಲವಾರು ಕಿಟಕಿಗಳನ್ನು ನಾವು ಕಾಣುತ್ತೇವೆ.

ಹಾಗೂ ಅದರ ಮುಂದೆ ಇಬ್ಬರು ವ್ಯಕ್ತಿಗಳು ಏನೋ ಕೆಲಸ ಮಾಡುವುದನ್ನು ನಾವು ಕಾಣಬಹುದು.